ಪೊಲೀಶಹಾಕುತಿರುವ ಕೆಲಸಗಾರನ್ನನು ಕಾಣಬಹುದು ಪೊಲೀಶಕುವರಿಂದ ಅವು ಶಿನಯಿಂಗ್ ಹೊಂದುವುದನ್ನು ನಾವು ಇಲ್ಲಿ ಕಾಣಬಹುದು.

ಚಿತ್ರದಲ್ಲಿ ನಾವು ನದಿಯು ಬತ್ತಿ ಹೋಗಿ ಅದರಲ್ಲಿ ಬಂಡೆ ಕಲ್ಲುಗಳು ಕಾಣುತ್ತಿರುವುದನ್ನು ಕಾಣಬಹುದು ಇಲ್ಲಿ ನದಿಗಳು ಬಿಸಿಲಿಗೆ ಪುರ ಬತ್ತಿ ಹೋಗಿರುವುದ ಮೇಲೆ ನಾವು ಕಾಣಬಹುದು.

ನೀರನಲ್ಲಿ ನುಗ್ಗುವ ಒಂದು ಆಟವನ್ನು ಇಲ್ಲಿ ಆಟವಾಡಬಹುದು ಮಕ್ಕಳು ಯುವಕರು ಇಲ್ಲಿ ಮೋಜು ಮಸ್ತಿಗಾಗಿ ಬಂದು ಈಜುಕೊಳದಲ್ಲಿ ಈಜುವುದನ್ನು ಕಾಣ--

ಅರೋಗ್ಯಕ್ಕೆ ಸಂಬಂಧ ಪಟ್ಟ ಮೇಲೇರಿ ಮತ್ತು ಮಕಲ್ಲ ಇಲ್ಲಿ ಅರೋಗ್ಯ ಕೇಂದ್ರದಲಿ ತಪಸನೆ ಮಡಲಗುತ್ತ ದೆ ಅರೋಗ್ಯಕ್ಕೆ ಸಂಬಂಧ ಪಟ್ಟಂತೆ ಇಲ್ಲಿ ಮಾಹಿತಿ ಯನ್ನು ಇಲ್ಲಿ ನೀಡಲಾ--

ಇದರಲಿ ನಾವು ಕ್ರೀಡಾಂಗಣದ ಒಂದು ದೃಶ್ಯವನ್ನು ಕಾಣಬಹುದು. ಕ್ರೀಡಾಂಗಣದ ಈ ವಾಲಿಬಾಲ್ ಆಟವನ್ನು ಯುವಕರು ಆಟವಾಡುತಿರುವುದನ್ನು ನಾವು ಕಾಣಬಹುದು.

ಕಾಣುತ್ತಿರುವುದು ಶ್ರೀನಿವಾಸ ಮೆಮೋರಿಯಲ್ . ಇಲ್ಲಿ ಹಳೆ ಕಾಲದ ಮತ್ತು ಮುಖ್ಯವಾದ ವಸ್ತುಗಳ್ಳನ್ನು ಇಲ್ಲಿ ಸಂಗ್ರಹಣೆ ಮಾಡಲಾಗಿರುತ್ತದೆ.